ಎಲ್ಲಿದ್ದಿ ಈವಾಗ? ನಾನಿವಾಗ office ಅಲ್ಲಿ ಇದ್ದೀನಿ .

ಹಾ ಮಳೆ ಆಗ್ತಾ ಇದೆ ಆಚೆ. So ಹಾಗಾಗಿ ನಂಗೆ ನಿನ್ ನೆನ್ಪಾಯ್ತು.

ಹೌದಾ ತಿಂಡಿ ಮಾಡಿ ಕೊಟ್ಟಿದ್ದಾರ ಅಮ್ಮಾ ಮಳೆಯಲ್ಲಿ ತಿನ್ಲಿಕ್ಕೆ? ಇಲ್ಲ ಇಲ್ಲ ಇದ್ದೇನೆ.

ಹೌದು mummy ತಿಂಡಿ ಮಾ~ ತಿಂಡಿ ಮಾಡಿ ಕೊಡ್ಲಿಲ್ವ? ತಿಂಡಿ ಇಲ್ಲ ತಿಂಡಿ ಒ ಇದು hotel ಗ್ ಹೋಗಿ ತಿನ್ಬೇಕಗುತ್ತೆ. ಹೌದಾ ಜೋರ್ ಮಳೆ ಬರ್ತಾ ಇದೆಯ ನಿಮ್ಮಾಚೆ?

ಹ್ಮ್, ಮತ್ತೆ ನೀವೇನು ನಿಮ್ mummy ಏನ್ ತಿಂಡಿ ಮಾಡಿ ಕೊಟ್ಟಿದ್ದಾರೆ ನಿಮ್ಗೆ?

ನಮಗೆ ಮಳೆಯಲ್ಲಿ ತಿನ್ಲಿಕ್ಕೆ ಎಲ್ಲ ಚಕ್ಕುಲಿ, ಕೋಡುಬಳೆ.

ಹಾ ಹಾ, .

ಬರೋಣ ಬರೋಣಂತೆ ಆದ್ರಲ್ಲಿ ಏನಿದೆ. ನಿಮ್ಮ ಕಡೆ ಎಂತ ಜೋರ್ ಮಳೆ ಬರ್ತಾ ಉಂಟಾ?

ಹೌದಾ ಈ ವರ್ಷ ಜಾಸ್ತಿ ಇದೆಯಂತ ಮಳೆ. ಹಾ ಹಾ ಹಾ ಹೌದ್ ಹೌದು change ಆಗಿದೆ ಅಲ್ಲ, ಹಾಗಾಗಿ ತುಂಬಾ ಪ್ರಭಾವ ಇದೆ ಅನ್ಸುತ್ತೆ ಈ ಸಲಿ.

ಹ್ಮ್, ಗುಡುಗು ತುಂಬಾ ಇದೆ.

ನಿಮ್ಕಡೆ ಮಳೆ ಬಂದ್ರೆ ಜಾಸ್ತಿ ಇದಗ್ತದೆ ಅಲ್ವಾ ,.

ನಮ್ಕಡೆ ಎಲ್ಲ ನೀರೆಲ್ಲ ಹರಿದು ಹೋಗ್ತದೆ ಹಾಗೆ. ಹೌದೌದು ಹ್ಮ್.

ನಮ್ಕಡೆ ಕಡಿಮೆ, ನಿಮ್ಕಡೆಯಾಗೆ ಇಲ್ಲ ನಮ್ಮ ಇಲ್ಲಿ ಮಳೆ.

ಮತ್ತೆ ಘಟ್ಟ ಎಲ್ಲ ಘಟ್ಟದ side ಎಲ್ಲ ಜಾಸ್ತಿ ಅಲ್ಲ ಮಳೆ ಬರುದೆಲ್ಲ. , ವರ್ಷಕ್ ವರ್ಷ ಪೂರ್ತಿ ಮಳೆ ಬರ್ತನೆ ಇರ್ತದೆ ಕೆಲವೊಮ್ಮೆ.

ಮತ್ತೆ ಯಾವಾಗ ಬರುವುದು, ಈ ಕಡೆ? ಈವಾಗ ಮಳೆ ಅಲ್ವಾ ನಿಮ್ಕಡೆ ಆಮೇಲೆ ಬರುವ. ಹಾ, ಬರೋದ್ ಪಕ್ಕಾನ ಬರ್ತೀರಾ? ಸರಿ ಹಾ ಬರುವ ಅದಕ್ಕೇನಾಗ್ಬೇಕು.

ಮಳೆಗಾಲದ್ದು ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಆಗಿದ mummy ಯದ್ದು ಮಳೆಗಾಲಕ್ಕೆ? ಹಾ ಎಲ್ಲ ತಯಾರಿ ಇದೆ ಈವಾಗ ಕಾಯಿಸಿ ತಿನ್ನುದು ಅಷ್ಟೇ ಕೆಲಸ. ಬೆಚ್ಚ ಬೆಚ್ಚಗೆ ಕಾಯಿಸಿ ತಿನ್ನುವುದು ಒಳಗೆ ಕುತ್ಕೊಳ್ಳುವುದು ಅಷ್ಟೇ. ಹೌದೌದು ಒಳಗೆ ಕುತ್ಕೊಳ್ಳುವುದು ಚಳಿ ಚಳಿ ಅಲ್ವಾ ಆಚೆ, ಆಚೆ ಬರಕ್ಕೆ ಆಗಲ್ಲ.

ಹ್ಮ್ ಈ ಕಡೆ ತುಂಬಾ ಚಳಿ .

ತಾವೇ ಹೇಳ್ಬೇಕು ತುಂಬಾ ದಿನ ಆಯ್ತು ನಿಮ್ದೆನು ಒಂದು call ಇಲ್ಲ ಏನಿಲ್ಲ, ನಾನೇ call ಮಾಡ್ಬೇಕು ಏನ್ನಿಮ್ಗೆ? ನಮಗೆ time ಸಿಗುದಿಲ್ವಾ ಅಲ್ವಾ ಏನ್ ಮಾಡುದು? ಹ್ಮ್, ಮನೆಯಲ್ಲಿ ಹೇಗಿದ್ದಾರೆ ಎಲ್ಲರೂ?

ಚಳಿಗೆ ಎಲ್ಲ ಒಳ್ಗಡೆ ಕುತ್ಕೊಂಡು ಇರ್ತರಾ room ಅಲ್ಲಿ? ಇಲ್ಲಪ್ಪಾ ನಮ್ಕಡೆ ಇಲ್ಲ ಅಲ್ವಾ ಅಷ್ಟೊಂದು ಚಳಿಯೆಲ್ಲಾ.

ಹಾಗೆ ಮಳೆ ಬರ್ತದೆ ಹಾಗೆ ನಮ್ಗೆ ಅಷ್ಟು feel ಆಗುದಿಲ್ಲ ಹಾಗೆ.

ಸರಿ ಹಾಗಾದ್ರೆ okay ಇನ್ನೊಮ್ಮೆ phone ಮಾಡುವ.

ಇಡುವ okay , ಹಾ.

ನಂಗೊಂದು ಬೇಕಿತ್ತು, ಹಾ ನಾನು ಆರಾಮ, ನೀನು?

ಹಾ ಇದು ನಂಗೆ card ಇದ್ದು account ಮಾಡಬೇಕಲ್ಲಾ Gpay, PhonePe ಎಲ್ಲಾ account ಮಾಡ್ತಾರಲ್ಲಾ.

ಅದಕ್ಕೆ card ಎಂತದೋ ಬೇಕಂತೆ ಅಲಾ ಅದು procedure ಹೇಗಂತ ಗೊತ್ತುಂಟಾ ನಿಂಗೆ bank ಅಲ್ಲಿ? ಆ bank ಅಲ್ಲಿ, ಅದು ನೀನು first ಗೆ bank ಗೆ visit ಕೊಡು.

ಅಲ್ಲಿ application ಕೊಡ್ತಾರೆ ನೀನು documents ಎಲ್ಲ ತಗೊಂಡು ಹೋಗ್ಬೇಕಾಗ್ತದೆ. ಎಂತ documents ಬೇಕಾಗ್ತದೆ?

passbook ಉಂಟು ನನ್ನತ್ರ card activate ಮಾಡ್ಲಿಕ್ಕೆ ಮಾತ್ರ. Activate ಆ ನೀನು card ಬರ್ಲಿಕ್ಕೆ ನೀನು first ಗೆ ಆ bank visit ಮಾಡಬೇಕು ಅಲ್ಲಿ ಅವರು ನೀನು application fill ಮಾಡಿದ್ರೆ ನಿಂಗೆ ಅದ್ರಲ್ಲಿ card post ಮೂಲಕ ಬರುತ್ತದೆ. So ನೀನು application ಮಾಡಲಿಕ್ಕೆ. ಮಾಡಿ ಕೊಡ್ಬೇಕು ಹಾಗೆ visit ಕೊಟ್ಟು ಅಲ್ಲಿ clerk ಹತ್ರ ಕೇಳು application .

Application ಅದ್~ ಅದನ್ನು fill ಎಲ್ಲಾ ಮಾಡಿದ್ಮೇಲೆ ಅದನ್ನು submit ಮಾಡು.

Clerk ಅಲ್ಲಿ submit ಮಾಡು submit ಮಾಡಿ ಆದ್ಮೇಲೆ ಅವರು information ಕೊಡ್ತಾರೆ ಹಾ ಎಷ್ಟು ದಿನ ಆದ್ಮೇಲೆ ಬರುತ್ತದೆ card .

ಹೌದಾ. ಅದಕ್ಕೆ ಎಂತ fees ಎಂತಾದ್ರೂ pay ಮಾಡ್ಲಿಕ್ಕೆ ಉಂಟಾ ಅವರಿಗೆ ನಮ್ಮ account ಇಂದಲೇ?

Account ಇಂದ cut ಮಾಡುದಿಲ್ಲ ಅದು free . ಅಲ್ಲ ಅದರಲ್ಲಿ ಹಾಗೆ ಎಂತದೋ ಉಂಟಾ ಅಂತ, ನಾನು Google ಅಲ್ಲಿ information ಗೆ ತೆಗೆದೆ. ಅದರಲ್ಲಿ ಹಾಗೆ service charge ಹಾಗೆ ಎಂತದೋ cut ಮಾಡ್ತಾರೆ ಅಲಾ. ಅದು ನಿನ್ನದು ಯಾವ bank ಅದು bank ನ ಮೇಲೆ depends ಕಾಣಬೇಕು. ಹೌದಾ, ಹಾ ಪರವಾಗಿಲ್ಲ ಹಾಗಾದ್ರೆ ನಾನು ಅಲ್ಲಿ ಕೇಳ್ತೇನೆ. documents ಎಂತೆಲ್ಲ ತಗೊಂಡು ಹೋಗಬೇಕು ನಾನು? Aadhar Card ತಗೊಂಡು ಹೋಗು.

ಒಂದು ಮತ್ತೆ address address proof ಗೆ Aadhar Card ಆಗ್ತದೆ.

ಮತ್ತೆ bank passbook passbook .

ಒಂದಾ ಆ photo ಒಂದು urgent ಗೆ ಹಿಡ್ಕೋ ಬೇಕಾದರೆ ಹಾ ಅಷ್ಟು ಸಾಕು.

ಹಾ ಇದು activate ಅದು card ಬಂದಾದ್ಮೇಲೆ activate ಮಾಡುವುದು ಹೇಗೆ ಅವರೇ ಮಾಡಿ ಕೊಡ್ತಾರಾ. ಅದು ನೀನು bank ಅಲ್ಲಿ activate ಮಾಡ್ಬೇಕಾಗ್ತದೆ. ಹಾ . ಅಂದ್ರೆ ನೀನು first ಗೆ ಆ machine ಹತ್ತಿರ ಹೋದ್ರೆ ಅಲ್ಲಿ ನೀನು first ಗೆ select ಮಾಡ್ಬೇಕು.

card activation ಗೆ activation select ಮಾಡಿದ್ಮೇಲೆ ಅದು bank account ನಂಬರ್ ಕೇಳ್ತದೆ.

ಮತ್ತೆ phone number ಹಾಕ್ಬೇಕು OTP ಬರುತ್ತದೆ ನಿನ್~ ನಿನ್ನ registered mobile number ಇರುವ phone ಅನ್ನು ತಗೊಂಡು ಹೊಗಬೇಕು.

OTP ಬಂದಾದ್ಮೇಲೆ ನಿಂಗೆ selected .

ಹಾ ಅಂದ್ರೆ ಅವರೇ ಅಲ್ಲಿ ಮಾಡಿಕೊಡುದಿಲ್ಲ ನಾವು ಅಲ್ಲೇ bank ಅಲ್ಲೇ ಮಾಡುವುದು ಅಲ್ಲ್ವಾ ಅದು card ಆದ್ಮೇಲೆ ನಾವೇ . ಹೌದೌದು. ಹಾ ಆಯ್ತ್ ಸರಿ ಆಯ್ತ್ . ಮತ್ತೆ ನಮ್ಮಲ್ ಇಲ್ಲೇ ಮಾಡಬಹುದಲ್ಲ, ಅದಕ್ಕೆ ಯಾವುದು ಸಹ ಆಗ್ತದೆ ಅಲಾ, ಇಲ್ಲಿಗೆ ಅದ್ರದ್ದೇ ಆಗ್ಬೇಕು ಅಂತ ಇಲ್ಲಲ್ಲಾ?

ಇಲ್ಲಲ್ಲಾ. Activate ಮಾಡ್ಲಿಕ್ಕೆ ಅದೇ bank ಗೆ ಆಗ್ಬೇಕು. next ನೀನು money money transaction ಮಾಡ್ಲಿಕ್ಕೆ deposit ಮಾಡಲಿಕ್ಕೆ ಅದೇ bank ಇದಾಗ್ಬೇಕು withdraw ಮಾಡ್ಲಿಕ್ಕೆ ಯಾವ bank ಸ ಆಗ್ತದೆ. ಹಾ ಆಯ್ತ್ ಆಯ್ತ್ಸರಿ ಹಾಗಾದ್ರೆ ಹಾಗಾದ್ರೆ ನಮ್ಮ college ಹತ್ತಿರ ಉಂಟಲ್ಲ ಅಲ್ಲೇ ಮಾಡಬಹುದಲ್ಲಾ?

ಅದು bank ನ ಮೇಲೆ depend ಆಗ್ತದೆ.

ಹಾ ಮತ್ತೆ ಅದೇ PhonePe, Google Pay ಅದು account ಮಾಡ್ಲಿಕ್ಕೆ ಎಂತ ಕಷ್ಟ ಇಲ್ಲಲಾ ಮತ್ತೆ?

ಹಾ ಅದೇ ನಾನೀಗ account ಬೇಕಿತ್ತು ಅದಕ್ಕೆ ನಾನು ಮಾಡ್ಲಿಕ್ಕೆ ಹೊರಟದ್ದು. ಒಮ್ಮೆ card ಬಂದಿತ್ತು, ಅದು ನಾನು ವಾಪಾಸ್ ಬೇಡ ಅಂತ ಅದು service charge cut ಆಗ್ತದೆ ಅಲಾ ಹಾಗೆ ವಾಪಾಸ್ ಕಳಿಸಿದೆ, ಈಗ ಇದಕ್ಕೆ ಬೇಕೇ ಅಂತೆ ಅಲಾ debit card .

ಹಾಗೆ ಈಗ ಮಾಡಿಸಲಿಕ್ಕೆ ಹೇಗೆ ಅಂತ ಗೊತ್ತಿಲ್ಲ ಆದ್ರೆ bank ಅಲ್ಲಿ ಹೋದ್ರೆ ಕಿರಿಕಿರಿ ಮಾಡ್ತಾರೆ ಅಲಾ ಎಂಥ ಗೊತ್ತಿಲ್ಲದಿದ್ರೆ.

Hello ಶುಭ ಅಲ್ವಾ? ಹೌದು ಯಾರ್ ಮಾತಾದುದು?

ಹಾ ನಾನ್ ಸೌಖ್ಯ ಮತ್ತೆ ನಿನ್ ಹೇಗಿದ್ದೀಯ? ಎಷ್ಟ್ ಸಮಯ ಆಯ್ತ್ ಮಾರೆ phone ಮಾಡಿ ಒಂದು. ಅಲ್ವಾ ನಾನ್ ಇವಾಗ ಹ.

ಇಲ್ಲ busy ಎಂತ ಈಗಂದ್ರೆ ನಂಗೆ ಮೊನ್ನೆ ಅಷ್ಟೇ delivery ಆದದ್ದಲ್ವಾ. ಹೋ ಹಾಗೆ ಹ ಹ ಹ ಹ.

ಮಗು ಗಂಡು ಮಗು.

ಹಾ ನಾಮಕರಣಕ್ಕೆ ಕರೀಲಿಕ್ಕೆ call ಮಾಡಿದ್ದು ನಿಂಗೆ. ಓ ಹಾಗೆ ಇಲ್ಲದ್ರೆ call ಮಾಡುದಿಲ್ಲ ಏನಾದ್ರು ವಿಶೇಷ ಇದ್ರೆ ಮಾತ್ರ ಕರಿಲಿಕ್ಕೆ ಎಲ್ಲ. ಅಲ್ವಾ ಅದಲ್ಲ ನೀವು ಬರುದು ಕೂಡ ಅಷ್ಟಕಷ್ಟೆ ಅಲ್ವಾ ಹಾಗೆ ಇದು ಎಂತಾದ್ರೂ special ಇದ್ರೆ ಆದ್ರು ಅವಗಾದ್ರು ಬರ್ತೀರಾಂತ ಹಾಗೆ.

ಏ ನಾವು ಎಲ್ಲ function ಗೆ ಬಂದಿದ್ದೇವಲ್ಲ ಪುನ ಎಂತ ಅದು ಅಷ್ಟೆ ಅಂತ ಹೇಳುದು. ಅಲ್ಲ ಅದೇ function ಯಾವಾಗ್ಲೂ ಇರ್ತದಾ ಇಲ್ಲಲ್ವಾ ಅದೇ ಇದ್ದಾಗ ಎಲ್ರು ಬರ್ತಾರೆ ಅದು ಪ್ರೆಶ್ನೆ ಅಲ್ಲ ಹೀಗೆಯೇ ಬರ್ತೀರಾ ಬರ್ತೀಯ ನೀನು ಇಲ್ಲ ಅಲ್ವಾ.

ಹಾ ಮತ್ತೆ ಅದಿಕ್ಕೆ ನಾವು ಕೂಡ ಅಪರೂಪ call ಮಾಡುದು. ಹೌದಾ ಯಾವಾಗ ನಾಮಕರಣ? ನಾಡಿದ್ದು ಹದ್ನಾಕಕ್ಕೆ.

ಬರ್ತೇವೆ ಬರ್ತೇವೆ ಎಲ್ಲಿ ಮನೆಯಲ್ಲಿಯ? ಹಾ ಮನೆಯಲ್ಲಿ ನಾಮಕರಣ ಮನೆಯಲ್ಲೇ ಅಲ್ಲಾ ಹೆಚ್ಚಾಗಿ ಎಲ್ರು ಇಡುದು ಮತ್ತೆ.